ಇದು ಒಂದು ಪ್ರಾಣಿಯ ಸಂಗ್ರಹಾಲಯ. ಇದರಲ್ಲಿ ಹುಲಿಯೂ ತುಂಬಾ ಚೆನ್ನಾಗಿ ಕಾಣುಸ್ತಾ ಇದೆ. ಇಲ್ಲಿ ತುಂಬಾ ಜನ ಪ್ರೇಕ್ಷಕರು ಬರುತ್ತಾರೆ. ಪಕ್ಕದಲ್ಲಿ ಹೂದೋಟವೂ ಕೂಡ ಇದೆ. ಇದರಲ್ಲಿ ಹೂದು ಹೂಗಳು ತುಂಬಿದ ರಾಶಿ ಇದೆ.

ಈ ಫೋಟೋ ದಲ್ಲಿ ಎರಡು ಬಸ್ಸು ಗಳು ಕಾಣುತ್ತಾ ಇದ್ದಾವೆ. ಒಂದು ಹಳೆಯ ಬ್ರಿಡ್ಜ್ ಕೆಳಗೆ ಬಸ್ ನಿಂತಿದ್ದಾವೆ. ಇದು ಆಕಡೆ ಹೋಗುವಂತ ಚಿತ್ರಣ ಕಾಣುಸ್ತಾ ಇದೆ. ಆಹ್ --

ಇದು ಒಂದು ತುಂಬಾ ಹಳೆಯ ಆ--- ಶಿಲೆ ಅನ್ನುಸ್ತಾ ಇದೆ ತುಂಬಾ ಚೆನ್ನಾಗಿ ಕೆತ್ತನೆಯನ್ನು ಮಾಡಲಾಗಿದೆ ದೇವರು ನಮಸ್ಕಾರ ಮಾಡಿದಂತಹ ಕೆತ್ತನೆ ಇದು.

ಇದೊಂದು ಪ್ರಕೃತಿಯ ಸೌಂದರ್ಯ ತುಂಬಿದ ಒಂದು ಚಿತ್ರಣವಾಗಿದೆ ಮ್ಈ ಚಿತ್ರಣದಲ್ಲಿ ಇ ಗಿಡ ಗಂಟೆಗಳು ತುಂಬಾ ಸುಂದರವಾಗಿ ಕಾಣಸ್ತಾವೆ ದೂರದಲ್ಲಿ ಒಂದು ಎರಡು ಬೆಟ್ಟಗಳು ಕಾಣಿಸ್ತಾ ಇದಾವೆ.

ಗೇಟ್ ಡೆಕೋರೇಷನ್ ತರ ಪಿ ಗುಲಾಬಿ ಬಣ್ಣದ ಅರಬಿಯಲ್ಲಿ ಹೂಗಳನ್ನು ಹಾಕಿ ತುಂಬಾ ಚೆನ್ನ ಸುಂದರವಾದಂತ ಡೆಕೋರೇಷನ್ ಮಾಡಿದ್ದಾರೆ ಸುಖದೇವ್ ಪ್ಯಾಲೇಸ್ ಇದು.

ಇದು ತುಂಬಾ ಸುಂದರವಾದ ಚಿತ್ರಣ ಈ ಪಕ್ಕದಲ್ಲಿ ಒಂದು ಲೈಟ್ ಕಂಬ ಇರದು ತುಂಬಾ ಎತ್ತರವಾದಂತದ್ದು ಹಾಗೆ ಪಕ್ಕದಲ್ಲಿ ದೊಡ್ಡ ದೊಡ್ಡ ಮರಗಳು ಇದಾವೆ.

ಆ ತುಂಬಾ ಚೆನ್ನಾಗಿರೋ ಕಲರು ಆ ವಿಂಡೋಸ್ ಕಲರು ಅಂಡ್ ಪೇಂಟಿಂಗ್ ತುಂಬಾ ಚೆನ್ನಾಗಿದೆ ತುಂಬಾ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ.

ಸುಂದರವಾದ ಕೆತ್ತನೆಯ ಮಾಡಿದ ಅಂತಹ ಒಂದು ವಿಗ್ರಹ ಯಾ ಇದು ತುಂಬಾ ಹಳೇಯ ಕಾಲದ ವಿಗ್ರಹ ಅಣ್ಸ್ತಾ ಇದೆ.

ಆ ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಆಡುವಂತಹ ಆಟಿಕೆ ಸಾಮಾನುಗಳು ಇದಾವೆ.